ಅದ್ರೆ ನಾಲಕ್ ಜನ ಒರ್ಗಡೆ ನಿತ್ಕೊಂಡಿದ್ರ್ ಒಬ್ರು ಯಲ್ಲೊಶರ್ಟ್ ಅಕೊಂಡಿರೋರ್ ಅದ್ರೊಳಗೆ ಓಗ್ತಿದಾರ್ ಇನ್ನೊಬ್ರು ಸ್ಕೈಬ್ಲೂ ಕಲ್ಲರ್ ಶರ್ಟ್ ಅಕೊಂಡಿರೋರು ಅಲ್ಲೇ ಸೈಡ್ ಅಲ್ಲಿ ಬೈಕ್ ಹತ್ರ ನಿತ್ಕೊಂಡಿದಾರೆ.

ಇದೊಂದು ಬಂಡೆ ಕಲ್ಲು ಅಂದ್ರೆ ಬಂಡೆ ಕಲ್ಲಲ್ಲಿ ಆಕಡೆ ಈಕಡೆ ಮಧ್ಯದ ಮಿದ್ದೆಲ್ ಅಲ್ಲಿ ಒಂದು ಚೂರು ಗ್ಯಾಪ್ ಇದೆ ಆಕಡೆ ಒಂದು ಮರ ಆ ಕಲ್ಲು ಮೇಲೆ ಒಂದು ಮರ ಇದೆ ಅಹ್ ಗ್ರೀನ್ ಕಲರ್ ದು ಮರ.

ಮರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದಾನೆ.

ಇದು ಒಂದು ಅಂದ್ರೆ ಏನೋ ಒಂದು ಕೇಂದ್ರ ಏಕೆಂದರೆ --

ಹಾಯ್ ಇಲ್ಲಿ ಹಾ ಗ್ರೀನ್‌ ಕಲರ್‌ ನಲ್ಲಿ ದೊಡ್ಡಕೆ ಕ್ಯಾಪಿಟಲ್‌ ದರಸ್ಸಾಲ್ಲಿ ಬೋರ್ಡ್‌ ಹಾಕಿದ್ದಾರೆ

ಆಹ್ಹ್ ಆಮೇಲೆ ಇದು ಒಂದು ಕಥೆ ಕಥೆ ಸ್ಟೋರಿ ಮಾಡೋರು ಅಂದ್ರೆ ಒಬ್ರು ಬ್ಲಾಕ್ ಕಲರ್ ಶರ್ಟ್ ಹಾಕೊಂಡು ನಿತ್ತಿದ್ದಾರೆ ಪಿಂಕ್ ಕಲರ್ ಪಂಚೆ --

ಪೆನ್ನು ಬುಕ್ಕು ಪೆನ್ಸಿಲ್ ಎಲ್ಲದು ಇಲ್ ಸಿಗುತ್ತೆ.